ಯಡಗಡೆ ಅವನು ಭಾಂಡೆ ಸಾಮಾನ್ ಅಂಗಡಿ ಬಲಕ್ಕೆ ಕೆಳಗೆ ಕಟಿಂಗ್ ಶಾಪ್ ಅಂಗಡಿ ಮತ್ತ್ ಬೈಕ್ ಕಾರ್ ರಸ್ತೆದಲ್ಲಿ ನಿಂತಿದೆ.

ಇದು ಒಂದು ಸರ್ಕಲ್ ಮುಂದಗಡೆ ರೆಡ್ ಇದು ಬಿದ್ದಿದೆ ಯಾರು ಹೋಗಬಾರದು ಅಂತ ಮುಂದಗಡೆ ಕಾರ್ ಮುಂದಗಡೆ ಅಂಗಡಿಗಳು ಮತ್ತೆ ಕಾರ್ ಬೈಕ್ ಜನರು ಮತ್ತೆ ಎಲ್ಲರೂ ಇದಾರೆ .